ಈ ದೋಣಿಯು ನಾವು ಕೆರೆ ಅಥವಾ ಸಮುದ್ರ ಎಲ್ಲಿ ಬೇಕಾದರು ಉಪಯೋಗಿಸಬಹುದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಎಂಜಲ್ ಫಿಶ್ ಈ ಫಿಶ್ ಅನ್ನು ಸಮುದ್ರದಿಂದ ಹಿಡಿದಿರುತ್ತಾರೆ.

ಈ ಚಿತ್ರದಲ್ಲಿ ಜನರು ಹೋಲಿಯನ್ನು ಆಚರಿಸುತ್ತಿದ್ದಾರೆ ಹೋಲಿ ಒಂದು ಜನಪ್ರಿಯವಾದ ಹಬ್ಬ.